ನಿಂಗೆ ನಿಂಗೆನೆ ಮಾಡ್ಬೋದಲ್ಲಾ ಮನೆಯಲ್ಲೇ?

ಹೌದಾ! ನಾನ್ ಅದು palav ದು ನಿನ್ಗೆ ಹೇಳ್ತೇನೆ, palav ಹೇಗೆ ನೀನು ಅದೇ ಮಾಡು ಹಾ.

ನಾನ್ ಹೇಳ್ತೀನಿ ಅಹ್ ಅಕ್ಕಿ Sona Masoori ಅಕ್ಕಿ ಇದೆ ಅಲ್ಲಾ ಒಂದು ಲೋಟ ಅದನ್ನು ತೊಳ್ದು ಒಂದು ಐದು ನಿಮಿಷ ನೆನ್ಸಿಡು, ನೀರ್ ಆಮೇಲೆ ಅಹ್ cooker ಅಲ್ಲಿ ಎಣ್ಣೆ ಹಾಕು .

ಎಣ್ಣೆ ಹಾಕಿ ಮತ್ತೆ ಒಂದ್ ಈರುಳ್ಳಿ cut ಮಾಡಿ ಹಾಕು ಆಮೇಲೆ.

ಮತ್ತೆ ಎಷ್ಟು ಶುಂಠಿ ಸಣ್ಣ ಸಣ್ಣ cut ಮಾಡಿ ಆಮೇಲೆ ಬೆಳ್ಳುಳ್ಳಿ cut ಮಾಡಿ ಹಾಕು, ಆಮೇಲೆ ಹಸಿಮೆಣಸು ಇಷ್ಟ್ ಹಾಕಿ fry ಅದನ್ನು ಸರಿ ಆದ್ಮೇಲೆ ಹ.

ಹ್ಮ್ ಮತ್ತೆ ತರ್ಕಾರಿಯೆಲ್ಲ ಬೇಕಾಗ್ಬೋದು? ಅಹ್ ತರ್ಕಾರಿ ಬೇಕಾಗುತ್ತೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ ಒಂದು ಐದು beans , ಒಂದು , ಮತ್ತೆ ಸ್ವಲ್ಪ ಬಟಾಣಿ ಮತ್ತೆ ನವಿಲು ಕೋಸಿದ್ರೆ ಅದು ಬೇಕಿದ್ರೆ, ಎಲ್ಲಾ ಸಣ್ಣ cut ಮಾಡಿ ಅದನ್ನು ಹಾಕು ಅದನ್ನು. fry ಮಾಡು ಸ್ವಲ್ಪ ಎಣ್ಣೆಯಲ್ಲಿ ತುಪ್ಪಾನು ಹಾಕ್ಬೋದು, ಅದು fry ಆದ್ಮೇಲೆ ಅಹ್ ಅಹ್ ಅಕ್ಕಿ ಅಕ್ಕಿನು ಸ್ವಲ್ಪ fry ಮಾಡು ಅದ್ರಲ್ಲಿ. , ಆಮೇಲೆ ಒಂದು ಲೋಟ ನೀನ್ ಅಕ್ಕಿ ಹಾಕಿದ್ರೆ, ಅದಕ್ಕೆ ಎರಡು ಲೋಟ ನೀರ್ ಹಾಕ್ಬೇಕು ಒಂದು ಲೋಟ ಅಕ್ಕಿಗೆ ಆಮೇಲೆ ಉಪ್ಪು. ಅಕ್ಕಿ ಎಷ್ಟು ಜನ ಎಷ್ಟು ಜನರಿಗೆ ಸಿಗ್ಬೋದು? ಅಲ್ಲಾ ನೀ ನಿಮ್ಗೆ ನೀವೀಗ ಎಷ್ಟು ಜನ ಇದ್ದೀರಾ ನಿಮ್ದು ನಿನ್ನ room ಅಲ್ಲಿ?

ಮೂರ್ ಜನನಾ, ಮೂರ್ ಜನಾ ಆದ್ರೆ ಒಂದು ಮೂರು ಲೋಟ ದೊಡ್ಡ ಲೋಟಕ್ಕೆ ಮೂರು ಲೋಟ ಅಕ್ಕಿ ಹಾಕು, ಹ್ಮ್.

ಹಾ ಅಹ್ ಅಲ್ಲಾ ಮೂರು ಜನ ಅಂದ್ರೆ ಸಂಜೆ ಸಾಯಂಕಾಲಾನು ತಿನ್ಬೇಕಾದ್ರೆ.

ಈಗ ಎರಡ್ ಹೊತ್ತಿಗಾದ್ರೆ ಅಷ್ಟ್ ಹಾಕು.

ಹ ಎರಡ್ ಒಂದ್ ಹೊತ್ತಿಗೆ ಆದ್ರೆ, ಒಂದ್ ಎರಡ್ ಲೋಟ ಸಾಕು ಆಮೇಲೆ ಅದೆ ಎಲ್ಲಾ ತರ್ಕಾರಿ ಎಲ್ಲಾ ಹಾಕಿ, ಆಗ ಸ್ವಲ್ಪ ಜಾಸ್ತಿ ತರ್ಕಾರಿ ಹಾಕಾಯ್ತಾ beans ಎಲ್ಲಾನು.

ಆಮೇಲೆ fry ಮಾಡಿ, ಅದೇ ಅಕ್ಕಿನು ಆಮೇಲೆ ನೀನ್ ಈಗ ಒಂದು ಲೋಟ ಅಕ್ಕಿ ತಗೊಂಡು ಎರಡು ಲೋಟ ನೀರ್ ಹಾಕ್ಬೇಕು.

ನೀರ್ ಹಾಕಿ ಅದನ್ನು double ಈಗ ಎರಡು ಮಾಡಿದ್ರೆ ನಾಲ್ಕು ಲೋಟ ನೀರು ಹಾಕ್ಬೇಕು ಆತರ, ಆಮೇಲೆ ಅದು ಆಗ ಉಪ್ಪ್ ಹಾಕು, ಉಪ್ಪ್ ಹಾಕಿ ನೋಡು.

ಉಪ್ಪೆಲ್ಲಾ ಸರಿ ಇದೆ ಆಮೇಲೆ cooker ಮುಚ್ಚು ಒಂದು ಎರಡು whistle ಇಲ್ಲದಿದ್ರೆ ಮೂರು whistle ಇಡು.

ಹ್ಮ್ ಆಮೇಲೆ ಮೂರು whistle ಆದ್ಮೇಲೆ off ಮಾಡು, ಆಮೇಲೆ ಅದಕ್ಕೆ salad ಮಾಡು ಅದಕ್ಕೆ

ಹ್ಮ್ ಅದಕ್ಕೆ ಅಹ್ ಇದು ಇದೇ ಸೌತೆಕಾಯಿ, ಮತ್ತೆ ಈರುಳ್ಳಿ ಬೇಕಿದ್ರೆ ಈರುಳ್ಳಿ ಎಲ್ಲಾ ಸಣ್ಣ cut ಮಾಡಿ ಒಂದು ಹಸಿ ಮೆಣಸು ಹಾಕಿ.

ಅದಕ್ಕೆ ಮೊಸರು ಹಾಕು ಹ್ಮ್ ಅದು ಆಗತ್ತೆ ಮತ್ತೆ ನೀನ್ palav ಗೆ. ಗರಂ ಮಸಾಲೆ powder ಮತ್ತೆ ಏನಾದ್ರು , ಅಂಗಡಿಯಲ್ಲಿ ಸಿಗುತ್ತಲ್ಲ ಎಲ್ಲಾ ಮಸಾಲೆ, ಮೆಣ್ಸಿಂದು ಅದು ಬೇಕಾದ್ರೆ ಸ್ವಲ್ಪ ಸ್ವಲ್ಪನೆ ಹಾಕ್ಬಹುದು ಕೂರ್ಮನು ಮಾಡ್ಬೋದು ಅದಕ್ಕೆ ಅದು packet ಸಿಗುತ್ತಲ್ಲ ಅಹ್ ಅಂಗಡಿಯಲ್ಲಿ. ಮಸಾಲೆ powder ಹಾ ಮಸಾಲೆ powder ತಂದು, ನಿಮ್ ತರ್ಕಾರಿ ಎಲ್ಲಾ ಅದೇ ತರ ಈ tomato ಎಲ್ಲಾ ಹಾಕಿ fry ಮಾಡಿ ಆಮೇಲೆ ಈ ತರ್ಕಾರಿನೆಲ್ಲ cut ಮಾಡಿ ಹಾಕಿ, ಆಮೇಲೆ powder ತಂದು ಹಾಕಿದ್ರೆ ಅದು palav ತಿನ್ಲಿಕ್ಕೆ. ತುಂಬಾ ಚೆನ್ನಾಗಿರತ್ತೆ, ನೋಡು?

ಬಿಸಿ ಬಿಸಿ palav ಮಾಡಿ ಹೊಟ್ಟೆ ತುಂಬಾ ತಿನ್ನ್ಬೋದು friends ಈಗೂ ಎಲ್ಲಾ.

ನಂಗೆ ಹೊರಗಡೆ ಹೋಗ್ಬೇಕು ನಾನ್ ಮತ್ತೆ call ಮಾಡ್ತೇನೆ.

ಆ ಏನ್ ಗೊತ್ತಾ ಮೊನ್ನೆ ನಾನೊಂದು biryani ಆ YouTube ನೋಡಿ biryani ಮಾಡಿದ್ದೆ ಆಯ್ತಾ chicken biryani ಮಾಡಿದ್ದು ನಾನು start ನಂಗೆ ಹೆದ್ರಿಕೆ ಇತ್ತು ಹೇಗೆ ಬರ್ತದೇ ಏನೋ biryani first . ಮೊದ್ಲ್ನೆ ಸರ್ತಿಯಲ್ಲ ಮಾಡುದು ಹಾಗಾಗಿ ನಂಗೆ ಒಂತರಾ ನನ್ಮೇಲೇನೇ ನಂಬಿಕೆ ಇರ್ಲಿಲ್ಲಾ ನಾನ್ biriyani ಮಾಡ್ತೇನೆ ಹೇಗೆ ಮಾಡ್ತೇನೆ ಅಂತ. ಅದು ಒಂದು YouTube channel ಇತ್ತು ಅವ್ರು ಒಳ್ಳೆ ಹೇಳಿಕೊಡ್ತಾರೆ ಅಂದ್ರೆ ನಮ್ಮ ಹಾಗೆ ಮೊದ್ಲೇ. ಅಡುಗೆ ಮಾಡುವರು ಇದ್ದಾರಲ್ಲಾ ಅವ್ರಿಗೆ ಒಳ್ಳೆ biriyani ಗೆ ಸಾಮಾನು ಹಾಕತಾರೆಂತೆಲ್ಲ ನೋಡಿ ಮತ್ತೇ first book ಅಲ್ಲಿ ಬರ್ಕೊಂಡೆ ಎಲ್ಲ. ಹೀಗೆ ಹೀಗೆ ಅಂತ ಈಗ दालचीनी ಆ ಎಣ್ಣೆ ಆಮೇಲೆ biriyani ಎಲೆ ಸ್ವಲ್ಪ ಗರಂ ಮಸಾಲೆಗಳು ಮತ್ತೇ ಎಷ್ಟು ಎಷ್ಟು kg chi~ ಕೋಳಿಬೇಕು ಅಂದ್ರೆ ಸ್ವಲ್ಪವಾ. ಅಥವಾ ಎಷ್ಟು ಜನದ್ ಲೆಕ್ಕದಲ್ಲಿ ಹೇಳಿದ್ ಅವ್ರು ಯಾಕಂದ್ರೆ ಈಗ ನಿಮ್ ಮನೆಯಲ್ಲಿ ನಾಲ್ಕು ಜನ ಇದ್ರೆ ನೀವು ಒಂದು ಅರ್ಧ kg ಮುಕ್ಕಾಲ್ kg chicken ಸಾಕು ಅಥವಾ ತುಂಬ ಜನ ಇದ್ರೆ ಎರಡು kg ಹಾಗೆ chicken . ನಾನು ಸ್ವಲ್ಪ ನಂಗೆ ಆ ಅಂದ್ರೆ boneless chicken ಅಂದ್ರೆ ಇಷ್ಟ ಅಲ್ಲಾ ನಾನ್ ಅದಕ್ಕೆ boneless chicken ಅದನ್ನ್ ನಾನೆಂತ ಮಾಡಿದ್ ತರ್ಸಿ ಎಲ್ಲಾ ಅವ್ಳು ಹೇಗೆ ಹೇಳಿದ್ದಾಳೆ ಆಗ first ಗೆ item ಎಲ್ಲಾ ಈರುಳ್ಳಿ. ಆ ಗರಂ ಮಸಾಲೆ ಇರ್ಬೋದು kebab ಆ ಅದ್ರದ್ದು ಶುಂಠಿ ಬೆಳ್ಳುಳ್ಳಿ paste ಮತ್ತೆ biryani powder, chicken ಅದೆಲ್ಲ tasty ಗೆ ಗೋಡಂಬಿ ಕೂಡಾ ಹಾಕಿದ್ದೇನೆ ತುಪ್ಪ ಮತ್ತೆ. ಮತ್ತೇ basmati rice ಅಲ್ಲಿ ಮಾಡಿದ್ದು ಒಳ್ಳೆ ಆಗಿದೆ biriyani ಖುಷಿಯಾಯಾಗ್ತದೆ ಗೊತ್ತಾ ನಂಗೆ ನಂಬಿಕೆ ಬರ್ಲಿಲ್ಲಾ ನಾನ್ first time ಮಾಡುದಾ ಅಂತ ಹಾಗೆ ಒಳ್ಳೇದಾಗಿದೆ ಮನೆಯವ್ರೆಲ್ಲ ಹೇಳ್ತಿದ್ರು ನೀನು ಒಳ್ಳೆ ಮಾಡಿದ್ದೀಯಾ . ಮೊದ್ಲ್ನೆಸರ್ತಿ ಮಾಡಿದ್ದು ಪರ್ವಾಗಿಲ್ಲಾ ಒಳ್ಳೆ ಮಾಡಿದ್ದೀಯಾ ಅಂತ ನಾನ್ ನಾನ್ ನಂಬ್ಲೇ ಇಲ್ಲಾ ಇಷ್ಟು ಒಳ್ಳೇದಾಗ್ತದೆಯಂತ. Starting ಸ್ವಲ್ಪ ಈರುಳ್ಳಿ fry ಮಾಡುವಾಗ ಸ್ವಲ್ಪ ಸ್ವಲ್ಪ ಇದಾಯಿತು ಅಂದ್ರೆ colour ಅಷ್ಟುವರೆಗೂ ಹುರ್ದೆ ನಾನು. ಜಾಸ್ತಿ oil ಹಾಕಿ fry ಮಾಡುವಾಗ ಆದ್ರೆ ನಂಗೆ ಒಂತರ ಭಯ ಆಯ್ತು ಅದು ಎಲ್ಲಿ ಅದು full ಹೋಗ್ತದೆ ಏನೋ ಮೊದ್ಲ್ನೆಸರ್ತಿ ಮಾಡುದಲ್ಲಾ ಹಾಗಾದ್ರೆ ಒಳ್ಳೆ ಬಂದಿತು ಮತ್ತೆ basmati rice ಕೂಡ ಹಾಗೆ ನಾನು ಮೂರು . ಅಂದ್ರೆ ಅನ್ನದ first ಆಮೇಲೆ ನಾನ್ ಅನ್ಕೊಂಡೆ ಅನ್ನ ತುಂಬ ಗಟ್ಟಿ ಇರ್ಬೋದೇನೊಂತೇಳಿ ನಿನ್ನೆ ನಾ ಅನ್ನಕ್ಕೆ chicken ಹಾಕಿದ್ದು ಅನ್ನ ಬೇರೆ ಬೇಯಿಸ್~ separate ಬೇಯ್ಸ್ಲಿಲ್ಲ chicken separate ಬೇಯ್ಸ್ಲಿಲ್ಲ. ಅನ್ನಕ್ಕೆ chicken ಹಾಕಿ ಇಟ್ಟೆ starting ಉ ಹಾಗಾಗಿ ಅದು ಸಖತ್ತಾಗಿ ಎಲ್ಲ ಒಳ್ಳೆ ಆಗಿತ್ತು ಮಸಾಲಾ ಮಿಶ್ರಣ ಎಲ್ಲ ಹಾಗೆ ಇತ್ತು ಪುದಿನ ಎಲ್ಲ ಹಾಕಿ ಮಾಡಿದ್ದೆ ಅದು ಹಾಗೆ ಹಸಿರು ಹಸಿರು ಹಾಗೆ ಇತ್ತು. ಅದೆಲ್ಲ ಮಾಡಿದ್ಮೇಲೆ ಈರುಳ್ಳಿ ಎಂತ ಮಾಡಿದ್ದು full dry ಅದು ಇದಕ್ಕೆ ಹಾಕಿದೆ. ಆ biriyani ದು ಮೇಲೆ full fry ಮಾಡಿದ್ದು ಹಾಕಿದೆ ಅದು ಕೂಡ ಒಳ್ಳೆ ಬಂದಿತ್ತು tasty ಅಂತು ಸಖತ್ತಾಗಿತ್ತು. ನಾನು ನಿಂಗೆ ಒಂದ್ಸರ್ತಿ ಮಾಡಿಕೊಡ್ತೇನೆ ನಮ್ಮನೆಗೆ ನೀನು ಬಂದಾಗ ಮತ್ತೇ ನಿಂಗೆ ಗೊತ್ತಲ್ಲ ಮೊದ್ಲೇ ನಾನು ನಮ್ಮನೇಲಿ ಬಂದಾಗ ನಿಮಗೆ ಗೊತ್ತಲ್ಲ ಮೊದ್ಲೇ ನಾನು foodie food ಅಂದ್ರೆ ನಂಗೆ ತುಂಬಾ ಇಷ್ಟ ಯಾವುದಾದ್ರೂ ಇರ್ಲಿ chicken ತುಂಬ ಇಷ್ಟ ಇನ್ನೂ ಸ್ವಲ್ಪ ಮಾಸ . ಮಾಡಿ ಹಾಗಾಗಿ ನಂಗೆ ಒಂತರ ಖುಷಿ ಇದೆ ನಾನು ಅಡುಗೆಲ್ಲಾ ಮಾಡ್ತೇನೆ ಅಂತ ಮತ್ತೆ ಅದ್ಕಕಿಂತ ಮೊನ್ನೇ ಪಾಯ್ಸ ಮಾಡ್ಬೇಕಂತ ನೋಡಿದ್ದೆ ಶ್ಯಾವಿಗೆದ್ದು ಪಾಯ್ಸ ಅದು ನಾನು ಇನ್ನು ಮಾಡ್ಲಿಲ್ಲ ಆದ್ರೆ item ಎಲ್ಲ ನೋಡಿದ್ದೆ. ಶ್ಯಾವಿಗೆದ್ದು ಪಾಯ್ಸ ನಂಗೆ ಇಷ್ಟ ಅಲ್ಲ ಶ್ಯಾವಿಗೆದ್ದು ಪಾಯ್ಸ ಹಾಗಾಗಿ item ಎಲ್ಲಾ ನೋಡ್ಕೊಂಡಿದ್ದೆ ಅದನ್ನು ಕೂಡ ಮಾಡ್ಬೇಕು ಅಂತಲೇ ಇದ್ದೆ ಅದಕ್ಕೆಲ್ಲಾ ಮಾಡಿದ್ರಲ್ಲಿ full ಈಗ ಒಂತರ interest ಬಂದಿದೆ. Foodie ಇರುದಕ್ಕೆ ಅಡುಗೆ ಮಾಡುದು ಕೂಡ ಒಳ್ಳೇಯದಂತ ಅನಿಸ್ತಾ ಇದೆ.

ಹಾ ನಮ್ ಅಕ್ಕನ marriage ಇದೆ ಕರಿಯಣಾ ಅಂತ ಒಂದ್ call ಮಾಡಿದೀನಿ.

ಹಾ ಎಲ್ಲರೂ ಆರಾಮು ನಿಮ್ಮನೇಲಿ?

ಹ್ಮ ಆಯ್ತು ನಿಂದು. ಹಾ ನಂದು tiffin ಆಗಿದೆ ಈಗ college ಅಲ್ಲಿ ಇದಿನಲ್ಲ ಮನೆಗೋಗಿ ಮಾಡ್ಬೇಕು.

ಅದು ಯಾವ್ ಅಕ್ಕಾದು ನಿಮ್ ಸ್ವಂತ ಅಕ್ಕದಾ? ಹೌದು ಸ್ವಂತ ಅಕ್ಕಂದು.

ಈ ಜನವರಿ ಮೂವತ್ತು ಮೂವತ್ತೊಂದು .

ಹ function hall ನಲ್ಲ ಮನೆ ಹತ್ರನ. ಇಲ್ಲ ಒಂದು~ ಒಂದುವಾರಯಿಂದ ಮನೇಲಿ ಮಾಡ್ತೀವಿ ಆಮೇಲೆ function hall ಗೆ. ಹೌದಾ ವಾರದ ಮಾಡ್ತೀರಾ. ಹ ವಾರದ ಮುಂಚೆಯಿಂದನೇ ಮಾಡ್ತೀವಿ ಯದಿಕ್ಕಂದ್ರೆ first marriage ಅಲ್ವಾ ನಮ್ಮಕ್ಕಂದು ಅದಕ್ಕಂತಾ ಒಂದವಾರ ಮುಂಚೆನೆ ಬರಬೇಕು ನೀನು ಕೂಡ.

ನಾಳೆಯಿಂದ ಏನೇನ್ function ಇರುತ್ತೆ. ಏನೇನ್ function ಎಲ್ಲ ಒಂದವಾರ ಮುಂಚೆನೆ मेहंदी function ಇನ್ನೊಂದ ಕಡೆ colours day ಅಂತ colours day saree ಉಟ್ಟಕೊಳ್ಳೋದು ಇನ್ನೊಂದೆಡೆ dance ಮಾಡೋದು.

ಹಾ ಇನ್ನೊಂದೆಡೆ ಎಲ್ಲ games ಆಡೋದು ಎಲ್ಲ ಮಾಡ್ತೀವಿ. ಹೌದಾ ನಮ್ಮನೇಲಿ ಕಳಿಸಬೇಕಾಳಮ್ಮ ಒಂದವರಾದ ಮುಂಚೆ ಅಂದ್ರೆ. ಹೆ ನಾನ್ ಕೇಳತಿನಲ್ಲ ಅಮ್ಮನ ಅಜ್ಜಿನ ಮನೆಗ ಬಂದು ಕೇಳ್ತೀನಿ ಹಾ ಒಂದವಾರ ಮುಂಚೆನೆ ನೀನ್ ಬಾ. ಹ್ಮ ಸರಿ . ಹ ಮನೆಗ ಬಂದು ಕರಕೊಂಡು ಹೋಗ್ತೀನಿ MG ಹತ್ರ ಬಾ ಮನೆಯಿಂದ.

ಹಾ MG ಯಿಂದ ಮತ್ತೆ ನಾನ್ ಕರಕೊಂಡು ಹೋಗ್ತೀನಿ ನಮ್ಮನೆಗೆ. ಹಾ ಸರಿ. ನಿನ್ ಮನೆಗ ಬಂದು first ಕೇಳು . ಕೇಳ್ತೀನಿ ಅಮ್ಮನ್ನು ಕೇಳ್ತೀನಿ ಅಜ್ಜಿನು ಕೇಳ್ತೀನಿ ಆಯ್ತಾ.

ಹ್ಮ್‌ ಬರಬೇಕ ನೋಡು ಬೇಕಿದ್ರೆ marriage day ದಿವ್ಸ ಅಮ್ಮನ್ನ ಅಪ್ಪನ್ನ ಬಾ ಅಂತ ಹೇಳ್ತೀನಿ ನಿನ್ ಒಂದುವಾರ ಮುಂಚೆನೆ ಬಾ. ಹೌದಾ ಸರಿ. ಹಾ marriage ಎಲ್ಲಿ.

ಹೌದಾ. ಹಾ first ಇಲ್ಲಿಗ ಬಾ ನಿನ್ ಕೂಡ ನಮ್ ಜೂತಿಯಲ್ಲ ಬರೋದು ಹೋಗೊಣ ನೀನೇನ separate ಏನ್ ಬರಲಲ್ಲ. ಹೌದಾ ಸರಿ.

ನೀನ್ ಬಂದು first ಅಮ್ಮಗ ಕೇಳು ಅಮ್ಮ ಹೋಗು ಅಂದ್ರೆ ವಾರದ ಮುಂಚೆ ಬರ್ತೀನಿ ಅಮ್ಮ ಬೇಡ ಅಂದ್ರೆ marriage ಯಾವಾತ ಇರುತ್ತೆ ಅವತ್ತ ಬರ್ತೀನಿ. ಹೆ ಇಲ್ಲ ನಿನ್ ಎಂಗನಾದ್ರೂ ಅಜ್ಜಿನಾದ್ರೂ ಅಮ್ಮನಾದ್ರೂ ಇಬ್ಬರನ ಕೇಳೆ ಕರಕೊಂಡಹೋಗ್ತೀನಿ . ಹ್ಮ್‌ ಸರಿ.

ನಾನು request ಮಾಡ್ತೀನಿ ಅಲ್ ಹೋಗ್ತೀನಿ ಅಂತ.

ಒಂದು ಮಾತು ನಿನ್ ಕೇಳು ಆಮೇಲೆ ಬಂದು ನಿಮ್ ಮನೆಗ ಬರ್ತೀನಿ. ಹ ಸರಿ ನಾನು ಕೇಳ್ತೀನಿ ಬೇಡ ಅಂದ್ರೆ ನಿನ್ ಬಂದು ಕೇಳು ಹೋಗು ಅಂದ್ರೆ ನಾನು ಬರ್ತೀನಿ. ಹ್ಮ ಸರಿ. ಹ್ಮ dress ಯಾವ್ದು ತಗೋಂಬರ್ಬೇಕು saree ತಗೋಂಬರ್ಬೇಕಾ dress ತಗೋಂಬರ್ಬೇಕಾ. ಹಾ sarees ತಗೊಂಬಾ ಒಂದು three sarees ತಗೊಂಬಾ ಬೇಕಿದ್ರೆ sarees ಇಲ್ಲಾಂದ್ರೆ ಇಲ್ಲಿಗೆ ಬಾ ಸುಮ್ನೆ dress ತಗೊಂಬಾ ಬೇಕಾದರೆ ನಾನ್ sarees ಗಳು ಇದ್ದವಲ್ಲ ನನ್ saree ಗಳ ಹಾಕೋಳವಂತೆ.

ಹೌದಾ ಸರಿ friends ಎಲ್ಲಾರಗೂ ಹೇಳಿದಿಯ. ಹಾ friends ಎಲ್ಲಾರಗೂ ಹೇಳ್ತಿದೀನಿ first ನಿನಗೆ phone ಮಾಡಿದೀನಿ. ಹೌದಾ ಹ್ಮ ಸರಿ ನಮ್ friends ಎಲ್ಲಾರಗೂ ಕರಿ ಅವರಿದ್ರೆ ಸರಿಯಾಗಿ enjoy ಮಾಡೋಣ. ಹಾ ಕರಿತಿನಿ ಎಲ್ಲರೂ ಎಲ್ಲರೂ ಬರಬೇಕಂತೆ . ಒಂದ್ month ಮುಂಚೆನೆ ಕರದಬಿಟ್ಟಿದೀಯ ನನಗೆ. ಹಾ ಕರೀತೀನಿ but ಅವ್ರ ಕೂಡ ಬರ್ತಾರ ಅವರು ಕೂಡ phone ಹಚ್ಚಿ ಕೇಳ್ತೀನಿ ಒಂದು ವಾರದ ಮುಂಚೆನೆ ಬಾ ಅಂತ ಅವರ್ಗಳನ ಅವ್ರ ಏನ್ ಹೇಳತರೋ ಕೇಳೋಣ.

ಹ್ಮ ಸರಿ ಅವರಗೆ ಮಾಡಿ ಕೇಳು ಯಾರ್ಯಾರ ಬರ್ತಾರೋ ಅವರೆಲ್ಲರಿಂದ differently ಬರ್ತೀನಿ ನಾನು ಕೂಡ. ಹ ಕರೀತಿನಿ ಅವರು ಕೂಡ ಬರ್ತಾರ may be ಬರಬೋದು ಯಾಕಂದರ ಅವರ parents ಕೂಡ ಕೇಳ್ತೀನಿ ಬಂದ್ರೆ. ಹ್ಮ್ ಸರಿ ಅವ್ರ ಕೆಲಬಿಟ್ಟು ನನಗೆ ಹೇಳು.

ಹ ನಂಗೆ MG ಗೊತ್ತಿಲ್ಲ ಅವರಿಂದನೇ ಕಲಸು ಬರ್ತೀನಿ.

ಹಾ ಸರಿ ಆಯ್ತು bye ಒಂದು ವಾರದ ಮುಂಚೆನೆ phone ಮಾಡು ಅಪ್ಪಯಗೆ ಅಮ್ಮಗೆ. ಹಾ ಸರಿ ಹಾ ನಾನ್ phone ಮಾಡಲ್ಲ ನಿಮ್ಮ ಮನೆಗೆ ಬರ್ತೀನಿ ಬೇಕಿದರೆ address ಹೇಳು.